ಒಂದು ದಿನಸಿ ಅಂಗಡಿ ಒಳಗೆ ದಿನಸಿ ಅಂಗಡಿ ಒಳಗೆ ಮಾಗಿ ಬೂಸ್ಟ್ ಬೋರ್ನ್ವಿಟಾ ಚಿಕನ್ ಮಸಾಲಾ --

ಹಚ್ಚ್ ಹಸಿರಾದ ಹೊಲಗಳು ಇದಾವು ಮನೆ ಐತೆ ನಮ್ ಗಿಡ್ಗಲೆಲ್ಲಾ ದೊಡ್ಡ ದೊಡ್ಡ ಇದಾವು--